ಏನೋ ಒಂತರ ಸಮಾಧಾನ ದೇವಸ್ಥಾನಗಳಿಗೆ ಹೋಯ್ತು ಅಂತಂದ್ರೆ ನಮ್ಮ್ ಹಿಂದೂ ಸನಾತನ ಧರ್ಮದಲ್ಲಿ ಜಾಸ್ತಿ ದೇವರನ್ನು ನಂಬೋದು ಜಾಸ್ತಿಯಾಗಿಲ್ಲ ದೇವಸ್ಥಾನಗಳಲ್ಲಿ ತುಂಬಾ ನಂಬಿಕೆಯಿದೆ ಅನ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ.

ಸ್ಟಾಂಡ್ ಅನಿಸಿದಾಗ ನೆನಪಾಗೋದೇ ನಮ್ಮೂರಿಗೆ ಬರೋ ಬಸ್ ಮೊದ್ಲೆಲ್ಲಾ ಬಸ್ ವ್ಯವಸ್ಥೆನೆ ಇರ್ನಿಲ್ಲ.

ಅಂಗಡಿಗಳು ಸುಂಬ ಮನೆಗಳಿಗಂತ ತಗೊಂಡ್ರೆ ಜಮೀನುಗಳನ್ನೆಲ್ಲ ನು ಅಂಗಡಿಗಳನ್ನು ಮಾಡಾಕೆ ತೆಗೆದುಬಿಟ್ಟಾರೇ ಸಂಸ್ಥೆಯ ಲೆಫ್ಟ್ ಸೈಡ್ ಎಲ್ಲ ನೋಡಿದ್ರೆ ಬರೀ ಅಂಗಡಿಗಳೇ ಕಟ್ಟೋದು.

ಇದನ್ನ ನೋಡಿದ್ರೆ ನಮಗ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿರೋ ಫೀಲ್ ತೋರಿಸ್ತದೆ ಈ ರೋಡ್ ಸುತ್ತ ಕಾಡು ಮೂವತ್ತೈದು ಕಿಲೋ ಮೂವತ್ತೈದು ಕಿಲೋಮೀಟರು ಮೂವತ್ತೆಂಟು ಕಿಲೋಮೀಟರು ಸುತ್ತ ನೇ ಕಾಡು ಅಲ್ಲಿ.--